ಅದ್ರಿಂದ ಪೆಟ್ರೊಲ್ ಈರ್ಲ್ಲೆ ಬೇಕು ಹುಕ್ಕವಾ.

ನನ್ನ ಮಗ ಕಾಲೇಜ್ ಹೋಗಿ ಬಂದು ತಂದು ತಂದು.

ನಾನು ಅಲ್ಲಿ ಮೀನ್ ತಕೋ ಬಂದು ಮಾಡುದ್ರೆ --

ನಾವುವೇ ಸಿದ್ರಾಮಯ್ಯ ಎರಡ್ ಸಾವಿರೂಪಾಯ್ ಬುಟ್ಟದೆ ಬುಟ್ಟದು .

ಕತ್ಲೆ ಆದ್ರೆ ಹೋಗ್ಬೇಡಿ ಅಂತ ಮನೆಲಿ ಇರ್ಸ್ಕತಿಮಿ .

ಈ ಛೋಟಾನ ನಯನಾರಿಆಕಿನಕೊ ನಮ್ಮನೆ ಮುಂದೆ.